ಹಾಗಾಗಿ ನಾವು ಈ ತರ ಎಲ್ಲಾ ಬೆಳಸ್ಬೇಕ್ ಆಗ್ತದೆ .

ಆದ್ರೆ ನಾವು ಹೆಲ್ಲೋದ್ ಎನ್ ಅಂತ ಅನ್ತ್ಕೊಂಡರೆ ನಾವು

ಒಂದ್ ವೇಳೆ ಈ ಔಷದಿ ಬಳಸದ್ರು ಪರವಾಗಿಲ್ಲ.

ತಿನ್ನೋವಾಗ ನಾವ್ ಎಲ್ಲಾ ಅದನ್ನ clean ಮಾಡ್ಕೊಂಡು

ಆ ತರ ನಾವ್ ಇನ್ನು ಕೈ ಗಳು ಎಲ್ಲಾ ತೊಳ್ಕೊಂಡ್ ಅಂತೆ ನಾವ್ ತರೋ ಅಂತ ತರಕಾರಿ ಗಳಗ್ಲಿ

ಆ ಬೆಳ್ಳೆ ಬೇಳಿಯುವಾಗ ನಾವು ಈಗ ತಿನ್ನೋ rice ಆಗ್ಲಿ ಆಕ್ಕಿ ಆಗ್ಲಿ

ಅನ್ನ ಮಾಡ್ಕೊಂಡು ಅನ್ನ ಸಾಂಬಾರ್ ಅಂತ ಇವೆಲ್ಲ ನಾವ್ ಮಾಡೇ ಮಾಡ್ತಿವಿ.

ಅವೆಲ್ಲ ಮಾಡೋವಾಗ ಒಂದ್ ಆಕ್ಕಿ ನಾಲಕ್ ಸರಿ ಅದ್ರು ತೊಳ್ಕೊಂಡ್ ತಿಂದರೆ ಒಳ್ಳೇದು.

ಎಲ್ಲ ಏನು ಒಂದೇ ಸಲಿ ತೊಳದ್ ಬಿಟ್ರೆ ಸಾಕ್ ಅಂತ ಹೇಳ್ಬಿಟ್ಟು ಒಂದೇ ಸಲ ತ್ಹೊಳದ್ರು ನೂ ಹೊಗೋದಿಲ್ಲ .

ಆ ರೋಗ ಅಂತೆ ಬಂದಿರೋದು ಆ ಬೆಳ್ಳೆಗೆ ಬಂದಿರೋ ರೋಗ ಅಂತೆ ಅದಿಕ್ಕೆ ಹಣ್ಣಿಗೆ ಎಲ್ಲಾ ಬಂದಿರ್ತದೆ.

ಆ ತರ ತಿನ್ಕೊಂಡ್ ಇನ್ಥವ್ ಎಲ್ಲಾ ರೋಗಗಳು ಎಲ್ಲಾ ಈ ತರ ಶುರು

ಅದು ನಮ್ಮ ದೇಹ ಕೂಡ ಹಲಗ್ತದೆ

ನೋಡ್ಕೊಂಡ್ರೆ ಯಾರ hospital ಹೋಗ್ತಿರ್ಲಿಲ್ಲ .

ಏನೋ ಇದು ನಾಟಿ ಔಷದಿ ಅಂತೆ

ಇಗ್ ನೋಡ್ಕೊಂಡ್ರೆ ಒಂದ್ ಹಳ್ಳಿ ಕೂಡ ಒಂದು hospital ಬೇಕಾಗ್ತದೆ ಈಗ

ಎಲ್ಲ ನೋಡದ್ರು hospital, hospital, hospital

ವರಕೊಂದು ಸಲಿ ಎಲ್ಲೋ ಒಂದು Hospital ಹೋಗಲೇಬೇಕು

ಎಷ್ಟ್ ಮೈ ಕಾಲ್ ನೋವು ಅದಂತೆ ಇದಂತೆ ಹೇಳಿ

ನಾಟಿ ಔಷದಿ ಕೂಡ ಈಗ ಕೆಲಸ ಯಾಕಂದ್ರೆ ಅದು ಕೂಡ ನು

ಹೌದು ಹಸುಗೆ ಗುಡಿ ನಾವ್ ಹಾಕೋ ಹುಲ್ಲು ಮೇಲೆ ನಾವು

ಅದರ್ ಬೆಳೆ ಜೊತೆಗೆ ಹುಲ್ಲು ಕುಡಾನು ಅದೇ ತರ ಬರ್ತೈದೆ .

ಅದು ಕೂಡ ಹಸು ತಿಂದು ಅದು ಕೂಡ ಅದೇ ತರ ಹಾಗಿ .

ವ್ಯವಸಾಯ ಮಾಡೋ ನೆಲ ಗುಡಿ .

ಬಲವತದೆ ಅನ್ನೋದು ಬೂಮಿಯಲ್ಲಿ ಕೂಡ ಇಲ್ಲ .

ಆ ಬೂಮಿ ತಿರಗ ಕೆಟ್ತೋಗಿ ಮಳೆ ಕೂಡ ಇಲ್ದಿರ ಮಳೆ ಬಂದ್ರುನು ಕೂಡ ನಾವು ಬೆಳೆಯೋ ಬೆಳೆಗು.

ಆ ಮಳೆಗು ಇಲ್ಲಿ ನೆಲದಲ್ಲಿ ಇರೋ ಪರ್ವತ ಇದುಕು ಯಾವುದೇ ರೀತಿಯ ಸಂಬಂದ ಇರೋದಿಲ.

ಯಾಕಂದ್ರೆ ನಾವ್ ಎಲ್ಲಾ ವಿಷ ಪುರಿಥವವಗಿರವಂಥ ಎಲ್ಲಾ ಔಷದಿಗಳು ಹಾಕಿ

ಹೌದು ಅದರಲ್ಲೀರೋ ಪಳವಥಥೆ ಎಲ್ಲಾ ಕಳ್ಕೊಂಡ್ಮೇಲೆ

ನಾವು ಪಳವತ್ಹತೆ ಈಗ ನಾವು ಬೆಳ್ಸೋ ಗಿಡಗಲಿಗ್ ಕೊಡ್ಬೇಕಂದ್ರೆ .

ಮತ್ತೆ ರಾಸಾಯನಿಕ ಸಿಂಪಡಿಸಲೇ ಬೇಕು.

ಒಂದ್ ವೇಳೆ ನಾವು ರಾಸಾಯನಿಕ ಮಾಡ್ದಿದ್ರೆ

ನಮ್ಮ ನಿರೀಕ್ಷಿತ ಪಲಗಳು ಕೊಡೋದಿಲ್ಲ.

ಅವಾಗ ರೈತರು ನಷ್ಟ ಹೋಗ್ತಾರೆ

ಮತ್ತೆ ಈಗ ಇರೋ ಜನಕೆ ನಾವು ಆಹಾರ ಕೊಡಕ್ಕೂ ಸದ್ಯ ಆಗೋದಿಲ್ಲ.

ಹೌದ ಆಗ ಹಾ ನಾವು ಈಗ ರಾಸಾಯನಿಕ ತಪಸ್ಬೇಕು ಅಂದ್ರೆ

ಒಂದು ಪ್ರಯತ್ನ ಮಾಡ್ಬೇಕು ಹೌದು ಕಂಡಿತ ಮಾಡ್ಬೇಕು. ಹಾ ಈಗ ನಾವು Natural ಆಗಿ ಸಿಗೋ ಗೊಬ್ಬರಗಲ್ಲನು

ಹ್ಮ್ಮ್ ಎಲ್ಲಾ use ಮಾಡದ್ರೆ ನಾವು ಒಂದು stage ಒಂದು timeಅಲ್ಲಿ ನಾವು complete ಆಗಿ ರಾಸಾಯನಿಕ ಗೊಬ್ಬರಗಳನ್ನು

ತುಂಬಾ ಏನೆ ಒಂದು ಬೆಳೆ ಆಗ್ಲಿ ಇನೊಂದು ಆಗ್ಲಿ ಎಲ್ಲಾ ಕೂಡ ಅಷ್ಟೆ

ಬೆಳೆಯಲ್ಲ ಸ್ವಲ್ಪ ಬೇಗ ಬಂದು ನಾವ್ Market ತಗೊಂಡ್ ಹೋಗಿ ಏನೋ ನಮ್ಮ ಜೀವನ

ಆದ್ರೆ ಅದು ಬಾರೋವನ್ತದು ಎಲ್ಲಾ ಯಾರು Business Man ಗೆ ಉಪಯೋಗ ಆಗ್ತಿದೆ ವರ್ತು ರೈಥರ್ಗೆ ಆಗ್ತಿಲ್ಲ .

ಅದರಿಂದ ಅವರೇನು ತಗೊಂಡ್ ಹೋಗದ್ ಅಂತೆ.

ಆ ಬೆಳೆಗುನು ಮಧ್ಯವರ್ತಿ ಗಳು ತಗೊಂತಾರೆ ಅದೆಲ್ಲ ಆ Business Man ಗೆ ಅವೆರಿಗೆಲ್ಲ ಉಪುಯೋಗ ಆಗ್ತಿದೆ.

ಆದ್ರೆ ಏನಂದ್ರೆ ಸರಿಯಾದ ನ್ಯಾಯ ಅನೋದು ರೈತ್ಹರ್ಗೆ ಸಿಗ್ತಿಲ್ಲ

ಅದ್ರು ಕೂಡ ನಮ್ಮ ರೈತ್ಹರ್ ಏನಂದ್ರೆ ಅವರಿಗೆ ಗೊತಿರಲ್ಲ ಪಾಪ

ಅದೇ ಕೆಲಸನು ಅವರ್ಗು ಏನೋ ಸ್ವಲ್ಪ ಬೆಳೆ ಚೆನ್ನಾಗ್ ಬಂದ್ರೆ ಸಾಕು.

ಏನೋ ಇವತ್ ಇಲ್ದಿರೆ ನಾಳೆ ಬರುತ್ತೆ ನಲ್ಲಿದ್ ಬರುತ್ತೆ ಅದೊಂತರ

ಹ ಇಟ್ಕೊಂಡ್ ಪಾಪ ಮಾಡಿದೆ ಮಾಡಿದು

ಏನೋ ಸ್ವಲ್ಪ ಬೆಳೆ ಚೆನ್ನಾಗ್ ಬಂದಬಿಡ್ಲಿ ಬೇಗ ಬಂದಬುಡ್ಲಿ ಅಂತ ಮಾಡಿ

ಆ ಕಾಲದಲ್ಲಿ ನೂರ ನೂರು ವರುಷ ಮೇಲೇನೆ ಬದುಕ್ತಿದ್ರು

ಅಂತ ವಯಸು ಅನ್ನೋದು ಎನ್ ಇರ್ಥೈರ್ಲಿಲ್ಲ ಈಗೆಲ್ಲ ಅರವತು ವರಷಕೆಲ್ಲ ಮುದುಕರ್ ಆಗೋದು

ವಯಸು ಇದ್ರೂ ಕೂಡ ಏನೋ ಒಂದ್ ತರ ವೀಕ್ ಆಗೋದು.

ಈಗೆಲ್ಲ ಅರವತ್ ವರುಷ ಯಪತ್ ವರ್ಷ ಜಾಸ್ತಿ ಅಗ್ಬಿಟ್ಟಿದೆ ಈಗ

ಇದೆ ತರ ಮುಂದ್ವರಸ್ಕೊಂಡ್ ಹೋದರೆ ನಾವು.

ಒಂದ್ ನಲವತು ವರ್ಷ ಮೊವತ್ ವರ್ಷ ದ್ಯಸ್ತಿ ಅಗುತೆ ಅನ್ಸುತೆ

ಅಷ್ಟೆ ನಾವು Technology ಅನೋದು ಬೆಳವಣಿಗೆ ಅನೋದು ಎಷ್ಟು ಬೇಗ ನಾವು ಬಯಸ್ತಿವೋ.

ಅಮ್ಮ ಅಕ್ಕಿರೋ ಆಯಾಸು ಕೂಡ ಅಷ್ಟ ಬೇಗ ಕಳದೊಗುತೆ

ಆಗ ಎಷ್ಟೊಂದ್ ಬೇಗ ಬೆಳದ್ರು ಕೂಡ ನಾವು

ಅದ್ ಬೆಳೆ ಆಗ್ಲಿ ಇನೊಂದು ಆಗ್ಲಿ ಏನಾದ್ರು ಆಗ್ಲಿ .

ಅಷ್ಟೊಂದ್ ಬೇಗ ಬೆಳದಿ ನಾವು ಮೂವತ್ ವರ್ಷಕೆ ಸತ್ಹೊಗುದಕ್ಕೆ ನಾವ್ ಈ ತರ ಬೆಳಸ್ಕೊಬೇಕ.

ಅದ್ರು ಈಗ ಈಗ ನಾವ್ ಎಂಗ್ ಅಂದ್ರೆ ನಾವು ಬೆಳಸಿರೋ ಆಹಾರದಲ್ಲಿ

ನಾವು ಪೌಷ್ಟಿಕಂಶ ನೋಡೋದಿಲ್ಲ

ಈಗ ಎಷ್ಟೋ Hotels ಅಲ್ಲಿ Restaurant ಗಳಲ್ಲಿ

ಅದರಲ್ಲಿರೋ Vitamins ಪೌಷ್ಟಿಕಂಶ ಕಿಂತ t

ಆದ್ರೆ ನನ್ ಪ್ರಕಾರ . ಈ ಬೆಳೆಗಳನ್ನೂ ರಾಸಾಯನಿಕ ಬೆಳೆಗಳು ಅವು ಬೆಳಸಿ ಈಗ ಹ ಒಂದ್ ತರ ಕೃತಕವಾಗಿ ರುಚಿಯನ್ನು ಕೊಟ್ರೆ.

ಅದು ಆರೋಗ್ಯಕ್ಕೆ ಕೆಟ್ಟದು

ನಮ್ಮಗೆ ರುಚ್ಚಿಗಿಂತ ಪೌಷ್ಟಿಕಂಶ ಮುಖ್ಯ

ಅವಗೆ ನಮ್ಮ ಜೀವನ

ಹಾ

ಕೆಲವರು ರಾಸಾಯನಿಕ ಗೊಬ್ಬರಗಲ್ಲನು ಬಿಟ್ಟು ಹಾಂ ಕೃತಕ ಗೊಬ್ಬರಗಳ್ಳನು ತಯಾರಿಸುವ ಮಾಡುವ ವಿಧಾನಗಳು